ಎರಡು ಮರದಿಂದ ಮಾಡಿರುವ ದೇವರ ಉತ್ಸವ ಮೂರ್ತಿಗಳಿವೆ.

ಮತ್ತು ಇನ್ನೊಂದು ಬದಿಯಲ್ಲಿ ನನಗೆ ಅಂಗಡಿಗಳು ಕಟ್ಟಡಗಳು ಕಾಣಿಸ್ತಿದ್ದಾವೆ.

ಮತ್ತು ನಾಮಪಲಕದ ಮೇಲ್ಭಾಗದಲ್ಲಿ ಒಂದು ಸಂಕೇತವಿದೆ ಮತ್ತು ನನಗೆ ಮುಂಭಾಗದಲ್ಲಿ ಪಾರ್ಕ್ ಮಾಡಿರುವ ಬೈಕ್ ಗಳು ಕಾಣುಸ್ತಿದೆ.

ಒಂದು ಜಿಮ್ ನ ಒಳಭಾಗ ಕಾಣಿಸ್ತಿದೆ ಮತ್ತು ಹಲವಾರು ಜನ ಯುವಕರು ವ್ಯಾಯಾಮ ಮಾಡುತ್ತಿರುವುದನ್ನು ನೋಡಬೋದು.

ಹಾಗು ನನ್ಗೆ ನಾಲ್ಕು ಜನ ಮನುಷ್ಯರು ಕಾಣಿಸುತ್ತಿದ್ದಾರೆ.

ಆನೆಯ ಮೇಲೆ ಒಬ್ಬ ಮಾವುತ ನಿಂತಿದ್ದಾನೆ.

ಮತ್ತು ಒಂದು ಉರಿಯುತ್ತಿರುವ ಲೈಟ್ ಬಲ್ಬ್ ಕೂಡ ಕಾಣಸ್ತಿದೆ ಟೈಲ್ಸ್ ನ ನೆಲ ಕೂಡ ಕಾಣಸ್ತಿದೆ.